ಮೂಲಗಳಿಂದ ಮೊಲಗಳನ್ನು ಕಾಡು ಪ್ರದೇಶದಲ್ಲಿ ನೋಡೋತ್ತವೆ ಹಾಗು ಮ ಮ ಮೊಲಗಳು ಬಹಳ ಸುಂದರವಾಗಿ--

ಹಾಗೆ ಇಲ್ಲಿ ಹ್ಮ್ಮ್ ಬ್ಲಾಕ್ ಬೋರ್ಡ್ ಇದೆ ಹಾಗು ವೈಟ್ ಬೋರ್ಡ್ ಕೂಡ ಇ--

ಇದು ಚರ್ಚ್ ಇಲ್ಲಿ ನಾವು ಪ್ರೇಯರ್ ಮಾಡುತ್ತೇವೆ ಹಾಗು ಸಂಡೆ ಸಂಡೆ ಚರ್ಚ್ಗೆ ಹೋಗಿ ಬೈಬಲ್ ನ ಓದುತ್ತೇವೆ.

ಹಾಗೂ ಇಲ್ಲಿ ಸಾಕಷ್ಟ್ಟು ಜನ ಬರುತ್ತಾರೆ ಬೈಬಲ್ ನ ಓದಿಕೊಂಡು ಹೋಗ್ತಾರೆ.